ಈ ಚಿತ್ರದಲ್ಲಿ ಜಸ್ಮಿಸ್ ಮಾರ್ವೆಲ್ಲ ಎಸ್_ಎನ್ ಲಕ್ ಡಿ_ಡಿ ಆಸ್ಪತ್ರೆಯ ಪ್ರವೇಶ ದ್ವಾರವನ್ನು ನೋಡಬಹುದು.

ಇದು ಒಂದು ಉದ್ಯಾನವ ಉದ್ಯಾವನ ಆರ್ ಎಂದು ಅಥವಾ ಸಮುದಾಯ ವಿಹಾಶ ಹಂತದಲ್ಲಿರುವ ಪ್ರಾಜೆಕ್ಟು ಭಾಗವಾಗಿರಬಹುದು.

ಮಧ್ಯದಲ್ಲಿ ಕುಳಿತಿರುವ ವ್ಯಕ್ತಿ ವೈದ್ಯರಾಗಿದ್ದು ಅವರು ರೋಗಿಗಳು ಔಷದ ಪತ್ತೆ ಬರೆಯುತ್ತಿದ್ದಾರೆ.

ಈ ಶೆಟ್ಟರದಲ್ಲಿ ರೆಡ್ ರೋಜ್ ವೈನ್ ಸೆಂಟರ್ ಎಂಬ ಮದ್ಯದ ಅಂಗಡಿಯನ್ನು ನೋಡಲಾಗಿದೆ.

ಈ ಚಿತ್ರದಲ್ಲಿ ಒಂದು ಸರಳ ಹಾಗು ಆಧುನಿಕ ಹೋಟೆಲ್ ಅಥವಾ ಗೃಹೋಪಯೋಗಿ ರೂಮ್ ಅನ್ನು ಹೋಲಿಸಲಾಗಿದೆ.

ಹಂಪೆಯ ಹಂಪೆ ಪಂಪ ಸರೋವರ ಬಳಿ ಅಥವ ವಿಠ್ಠಲ ದೇವಾಲಯವಿದೆ ಅಡಿಗೆ --

ವ ಓವಯನ್ ಬ್ರಾಂಡ್ ಇನ ಆರು ಸೀಟ್ ನಾಲ್ಕು ವಿಮೆನ್ ನ ಶೈಲಿಯ ಮತ್ತು ಫಿಟ್ ಮಾಡಲಾಗಿದೆ.

ಈ ಚಿತ್ರದಲ್ಲಿ ಹಲವಾರು ಉದ್ಯಾವನದಲ್ಲಿ ಸಮೂಹ ಸುಯೋಗ್ ಅಭ್ಯಾಸ ಮಾಡುತ್ತಿರುವ ದೃಶ್ಯವಿದೆ.

ಈ ಶೆಟ್ಟರ್ ನಲ್ಲಿ ವಿವರವಾಗಿ ಇವೆ.

ಈ ಚಿತ್ರದಲ್ಲಿ ನಾವು ಒಂದು ಮುಂಭಾಗದಲ್ಲಿ ಹಳದಿ ಬಣ್ಣದ ಬಜಾಜ್ ಮ್ಯಾಕ್ಸಿಮ ವಾಹನವನ್ನು ನೋಡಬಹು --

ಈ ಚಿತ್ರದಲ್ಲಿ ಆರು ಸುಂದರ ಅ ಕೊಕ್ಕರೆ ಹಕ್ಕಿಗಳು ಕಂಡು ಬರುತ್ತಿವೆ ಇವುಗಳು ಸಾಮಾನ್ಯವಾಗಿ ಸಾವು ಹಕ್ಕಿಗಳಾಗಿವೆ.